ಗುಡಿ ಅದ ಒಟ್ಟಿದ್ ಒಂದ್ ಬಿಡ್ಲಿನ್ಗ್ ಅಯ್ತಿ ಎಲ್ಲರ ಯಾರು ಮಂದಿ ಕಸ್ಲ್ಯಾರ್ ಅಗ್ಯಾರ್ ಮತ್ತ--

ಎಲ್ಲರು ಬಿಳಿ ಅರಬಿ ಹಾಕಿದರೆ ಕೆಲಗೊಂಡು ಅರಬಿ ಹಾಸರ ಏನಪ್ಪಾ ಏನ್ ಮಾಡ್ತಾರಾ ಹುಡಿಗಿರು ಒಬ್ರೆ ನಿಂತು ಫೋಟೋ ತಗೊಂಡರ್ --